ಈ ಚಿತ್ರ ನೋಡಿದ್ರೆ ನಂಗೆ ಮಾಡಕ್ ಹತ್ಯಾರ.

ಯಾರಾದರೂ ಹೋದ್ರೆ ಅಲ್ಲಿ ಗಲಾಟೆ ಮಾಡ್ಬೇಕು ಏನಾದರು ಕೇಳ್ಬೇಕು ಹೇಳ್ಬೇಕು ಅಂತ ಅಂದ್ರೆ ಗಲಾಟೆ ಮಾಡೋದಕ್ಕೆ ಆಸ್ಪದನೆನೇ ಕೊಡೋಲ್ಲ ಅವರು.